ಫ್ಯಾನ್ ಸಹ ಇದೆ ಒಬ್ಬ ವ್ಯಕ್ತಿ ಅಲ್ಲೇ ನಿಂತಿದ್ದಾನೆ.

ಇಲ್ಲಿ ನೋಡಲು ದೇವಿಯನ್ನು ಪೂಜೆ ಮಾಡುತ್ತಾ ಇದ್ದಾರೆ.

ಆ ಬ್ಯಾಂಕಿನ ಮುಂದೆ ಒಂದು ಕಾಂಪೌಂಡ್ ಇದೆ.

ಆ ಕಾಂಪೌಂಡಿ ನ ಎದುರುಗಡೆ ಒಂದು ಕಾರು ಸಹ ನಿಂತಿದೆ.

ಮತ್ತು ಹಲವಾರು ಲೈಟಿಂಗ್ ಗಳನ್ನು ಹಾಕಲಾಗಿದೆ.

ಒಬ್ಬ ವ್ಯಕ್ತಿಯಲ್ಲಿ ತರಕಾರಿಗಳನ್ನು ಕೊಡಲು ನಿಂತಿದ್ದಾನೆ.

ಮತ್ತು ಇಲ್ಲಿ ಬ್ಯಾರಿಕೆಟ್ ಗಳನ್ನು ಹಾಕಲಾಗಿದೆ.

ಇಲ್ಲಿ ಒಂದು ಬೋರ್ಡಿನಲ್ಲಿ ಸ್ಯಾಂಡವಿಚ್ ಕುಕೀಸ್ ಎಂದು ಬರೆಯಲಾಗಿದೆ.

ಮತ್ತು ಇದು ಯಾವದೋ ಒಂದು ಕಟಿಂಗ್ ಶಾಪಿನ ಹಾಗೆ ಕಾಣಿಸುತ್ತಾ ಇದೆ. --

ಇಲ್ಲೀ ಯಾವುದೋ ಒಂದು ಬೇಕರಿ ಹಾಗೆ ಕಾಣಿಸುತ್ತ ಇದೆ.

ಇದು ನೋಡಲು ದೇವಾಲಯದ ಹಾಗೆ ಕಾಣಿಸುತ್ತ ಇದೆ.

ಹಲವಾರು ಶಿಲ್ಪಿಗಳು ಕೆತ್ತಿರುವ ಕಲ್ಲು ಡಿಸೈನ್ ಗಳು ಇದ್ದಾವೆ.

ಇಲ್ಲಿ ಹಲವು ಜನರು ಇದ್ದಾರೆ ಇದರ ಮುಂದೆ ಯಾವುದೋ ಒಂದು ದೊಡ್ಡ ಕೆರೆ ಇದೆ.

ಮತ್ತು ವೈಟ್ ಬೋರ್ಡ್ ಅನ್ನು ಇಟ್ಟಿದ್ದಾರೆ.

ಮತ್ತು ಹಲವಾರು ಚೇರುಗಳನ್ನು ಸಹ ಇಟ್ಟಿದ್ದಾರೆ.

ಇಲ್ಲಿ ಹಲವಾರು ಜನರು ಓಡಾಡುತ್ತಾ ಇದ್ದಾರೆ.